ಇದು ಚಿತ್ರ ಮಂದಿರ ರಿಲೇಸ್ ಆಗೋವಂತಹ ವಸದಾಗಿ ರಿಲೇಸ್ ಆಗುವಂತ ಸಿನಿಮಾ ಗಳನ್ನ ಈ ಥೇಟರ್ ಅಲ್ಲಿ ಹಾಗೆ ತಾರೇ.

ಇದು ಗಾಡಿ ರಿಪೇರಿ ಮಾಡುವಂತಹ ಸ್ಥಳ ಅಂದ್ರೆ ಗ್ಯಾರೇಜು .

ಭಾರತೀಯ ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲ್ ಇಲ್ಲಿ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಾರೆ ಅಲ್ಲಿ ಒಂದು ಗಾಡಿ ಇದೆ ಎರಡು ಮೂರು ಗಾಡಿ ಇದವೆ ಬೈಕಿ ಗೆ ಪೆಟ್ರೋಲ್ ಹಾಕ್ಸೊಳಕತ್ತಿದ್ದಾರೆ ಅಲ್ಲ ಒಂದ ಇಬ್ರ ನಿಂತ್ಕೊಂಡಿದ್ದಾರೆ.

ಇಲ್ಲಿ ಕೂರಲು ನಿಲ್ಲಲು ನೈಟ್ ಟೈಮಲ್ಲಿ ಮಲಗಲು ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತಾರೆ.

ರೈಲ್ವೆ ನಿಲ್ದಾಣ ಇದು ರೈಲ್ವೆ ನಿಲ್ದಾಣದ ಫ್ಲ್ಯಾಟ್ ಫಾರ್ಮ್ ಇಲ್ಲಿ ಕುಳಿತುಕೊಳ್ಳಲು ಮತ್ತು ಆದರೆ ಎದುರುಗಡೆ ಪ್ಲಾಟ್ಫಾರ್ಮ್ ಎದುರುಗಡೆ ಎರಡು ಹಳೆ ಇದೆ.

ಮತ್ತು ಟ್ರೈನ್ ನಾ ಟೈಮಿಂಗ್ಸ್ ಅನ್ನು ಹಾಕಿರುತಾರೆ.

ಅದು ಮತ್ತೆ ಸೂಪ್ ಕೊಟ್ಟಿದ್ದಾರೆ ಕುಡಿಯಲಿಕ್ಕೆ.

ಪ್ಲೇಟ್ ಅಲ್ಲೇ ಪಲ್ಯ ಇದೆ ಕಪ್ ಇದೆ ಜಗ್ ಇದಾವು --